ಆ ಎ.ಟಿ.ಎಂ ಶಾಖೆಯು ಬಂದಾಗಿದ್ದು ಅದರ ಪಕ್ಕದಲ್ಲಿ ಗೇಟಿದೆ ಆ ಗೇಟಿಗೆ ಕಾಫಿ ಬಣ್ಣ ಹೊಡಿಯಲಗಿದೆ ಈ ಬಿಲ್ಡಿಂಗ್ ಎಲ್ಲೋ ಬಣ್ಣ ಮತ್ತು ಕಾಫಿ ಬಣ್ಣದಿಂದ ಆವೃತಗೊಂಡಿದೆ --

ಈ ಕಟ್ಟಡದ ಒಳಗಡೆ ಒಂದು ಹಳದಿ ಬಣ್ಣದ ಬಸ್ಸು ನಿಂತಿದೆ ಹಾಗೆ ಇದಕ್ಕೆ ಕಾಂಪೌಂಡ್ ಕಟ್ಟಲಾಗಿದೆ. ಕಾಂಪೌಂಡ್ ಗೂ ಕೂಡ ಬಿಳಿ ಮತ್ತು ಕಾಫಿ ಬಣ್ಣವನ್ನು ಹೊಡೆದಿದ್ದಾರೆ ಇದಕ್ಕೊಂದು ಗೇಟ್ ಕೂಡ ಇದೆ.

ಆ ತೆಂಗಿನ ಮರದ ಎದುರುಗಡೆ ಎರಡು ಸಿಗ್ನಲ್ ಕಂಬಗಳು ಕಾಣುತ್ತಿದೆ.

ಒಂದು ಮೂರು ಆಫ್ಟಿಯರ ಮನೆ ಕಾಣ್ತಿದೆ ಆ ಮನೆಗೆ ಹಳದಿ ಬಣ್ಣವನ್ನು ಹೊಡೆಯಲಾಗಿದೆ ಎರಡು ಭಾಗಕ್ಕೆ ಮೂರನೇ ಭಾಗಕ್ಕೆ ಹಸಿರು ಬಣ್ಣವನ್ನು ಹೊಡೆಯಲಾಗಿದೆ --